ಒಂದ್ ಸ್ವಪ್ ಬಂಗಾರ ಖರೀದಿ ಮಾಡುದೈತಿ. ಹು ಜೋರೈತಿ.

ಅ ನೀ ಮೊದ್ಲ ಬಂಗಾರದ collection ಭಾಳ್ ಮಾಡ್ಕೊಂಡಿರ್ತಿ ಅಲಾ, ನಿನಗೆಲ್ಲಾ ಭಾಳ ಗೊತ್ತಿರರ್ತಾವ್ ಅದರ ಬಗ್ಗೆ. ಎಂತಾ ಎಂತಾ design ಮಾಡ್ಸಬೇಕಂತ.

ಬಂಗಾರೊಳಗ ಏನಿರ್ತದ. ಅದ್ರೊಳಗ ಒಂದಿಷ್ಟ್ ಹುಡ್ಕಿ ಹುಡ್ಕಿ ಹಳೆ ಪುರಾತನ ಕಾಲದ್, ಇಲ್ಲಾ ಈಗೀನ ಕಾಲದವ್ರ್ ಹಾಕೊಳ್ಳೋವಂತದ್, ಅಂತದ್ ಹೋಗಿ ನಾವ್ ಆ ಪತ್ತಾರ್ಗ್ ಹೇಳಿದ್ರ ಮಾಡಿಕೊಡ್ತಾನ, ಅಸ್ಟ್.

ಅದ ಮತ್ ನಿನ್ನ ಕಡೆ ಭಾಳ ಇರ್ತಾವಲ್ಲಾ. designs ಎಲ್ಲಾ.

ಅದ್ಕ ನಿಂಗ ಕೇಳಿದ್ರಾಯ್ತ ಅಂತ್ಹೇಳಿ call ಮಾಡೇನಿ ನೋಡ. ಹಂಗೇನಿಲ್ಲಾ. ಈಗ್ ಮೊದ್ಲೇ ಬಂಗಾರ್ದ್ rate ಜಾಸ್ತಿ ಅದ, ಪೂರಾ ಹೆಂಗಂದ್ರ ಆಕಾಶಕ್ ಮುಟ್ ಬಿಟ್ಟದ್ ಈಗ rate ಲ್ಲಾ, ಅದರಲ್ಲೇ ಸ್ವಪ್ ನೋಡಿ, ಆ~ ಅಷ್ಟರಲ್ಲೇ ಚೆನ್ನಾಗಿರೋದ್ನಾ ಆ~ ಆರ್ಸಿಗೊಂಡ ಬರೋದ್ ಅಷ್ಟೇ ಈಗಾ.

ಹ್ಮ್ ಈಗ ಯಾವ್ದ ಮಾಡ್ಸಿ ಸಮೀಪದ್ರಾಗ ಬಂಗಾರದ್ item ಎಲ್ಲಾ ಯಾವ್ಯಾವ್ ಮಾಡ್ಸಿ ನೀನ?

ಈಗ ಸದ್ಯಕಂತಂದ್ರೆ, ಒಂದು ಟೀಕಿ ಅಂತ ಮಾಡ್ಸಿನಿ. ಅದು ಹಳೇ ಕಾಲದ್ ಮುದ್ಕಿರೆಲ್ಲಾ ಹಾಕೋತಿದ್ರಲಾ. ಅಂತ್ಹದು. ಗುಂಡಿಂದ ಮಾಡಿರ್ತಾರಲಾ, ಆ ತರ್ದ್ ಒಂದ್ ಮಾಡ್ಸೇನಿ. ಅದ್ಬಿಟ್ರೆ ಒಂದು ಜುಮ್ಕಿ ಅಂತಾ ಮಾಡ್ತಾರಲಾ ಕಿವಿದು.

ಅದ್ನ ಒಂದ್ ಮಾಡ್ಸೇನಿ, ಅದೂ ಹಳೆ ಕಾಲ್ದನ.

So ಈ ಥರಾ ಎಲ್ಲಾ ಮಾಡ್ಸೇನಿ. ಆಮ್ಯಾಲೆ ಆ, ಒಂದು ನೆಲ್ಲಿ ಇದ್ನಾ ಮಾಡ್ತಾರಲಾ ಬೋರ್ಮಾಳ ಅಂತಾ ಹಾಕ್ತಾರ ನೋಡು ಮೊದ್ಲಿನ ಕಾಲದಾಗ.

ಹಾ ಅದೂ ಹೆಂಗಂದ್ರೆ ಆ ಯಾವಾಗೂನು ಛೆಂದ ಅದು. ಹಳೆ ಕಾಲದಾಗೂ ಛೆಂದ, ಈಗೂ ಛೆಂದ.

ಹ್ಮ್, ಅಂತಾವ್ ಭಾಳ್ ಅದಾವ್ ನಿನ್ನ ಕಡೆ collections ವಂಕಿ ಒಂದೇನ ಮಾಡ್ಸಿ ಅಲಾ ವಂಕಿ, ನಾಕ್ಮೂರ್ಗಿ. ಹಾ ಅದ್ನೂ ಹಳೇ ಕಾಲ್ದ ಥರಾನೇ ಮಾಡಸ್ತಾ ಇದ್ದೇನೆ.

ಹೌದು, ಆಮ್ಯಾಲೆ ನಿನ್ನ ಮಗಳು ಹುಟ್ಟಿದಾಗ ಬೆಳ್ಳಿ ಸಾಮಾನೂ ಭಾಳ್ ಕೊಟ್ಟಾರ್ನ, ಬೆಳ್ಳಿ ಸಾಮಾನು ಏನೇನ್ ಅದಾವ್ ನಿನ್ನ ಕಡೆ?

ಬೆಳ್ಳಿ ಸಾಮಾನೂ ಹಾ, ವಾಟ್ಗಾ, ತಾಟು,

ಆ ಕೈಗೆ ಹಾಕೋದ್ ಖಡಾ, ಕಾಲ್ಗೆಜ್ಜೆ. ಈ ಥರಾ ಎಲ್ಲಾ ಕೊಟ್ಟಿದಾರೆ ಅಷ್ಟ.

ಹ್ಮ್. ಅಲ್ಲಾ ಅಂದ್ರೂ ಭಾಳ್ collections ಅದಾವ್ ನಿನ್ ಕಡೆ.

ಹಂಗೇನಿಲ್ಲಾ. ನೀನು, ಅದೇ ಹೇಳಿದ್ನಲ್ಲಾ ಈಗ ಬೆಳ್ಳಿ rate ಉ ಮುಗಿಲ್ಗೇರೆದ, ಬಂಗಾರ rate ನೂ ಆಕಾಶಕ್ಕೇರದ, ಹಾಗಾಗಿ, ಸಲ್ಪ ಕೂಡ್ಸಿ, ಕೂಡ್ಸಿ ಉಳ್ಸಿ ಮಾಡ್ಸಿರೋದ್ ಅಷ್ಟ.

ಅದ ಅದ, ಅಲಾ ಅಂದ್ರೂ ಮೊದ್ಲಿನ್ವು ಹುಲಿ ಉಗರ್ ಅವೆಲ್ಲಾ ಭಾಳ್ ಛೆಂದ ಛೆಂದ್ ಅದಾವ್ ನಿನ್ನ ಕಡೆ. ಹಾ. ಹಾ~ ಹಾಗೇನಿಲ್ಲಾ ಅದೇ ಇರೋದೆ, ಸ್ವಲ್ಪ ನಂಗೆ ಪ್ರೀತಿ ಜಾಸ್ತಿ ಬಂಗಾರ ಅಂದ್ಮೇಲೆ ಮೋಹ ಜಾಸ್ತಿಯಲಾ, ಅದ್ಕ ಸ್ವಲ್ಪ ಆಗೋ ಈಗೋ ಕೂಡ್ಸಿ ಕೂಡ್ಸಿ ಮಾಡಸ್ತಾ ಇರ್ತೀನಿ. ಅದ್ಕ ನಿನಗ ಕೇಳ್ಬೇಕ್ ಅಂತ ಹಚ್ಚಿದ್ ನೋಡ್ phone . ಹೋ, correct, correct ಮೊದ್ಲ, ಬಂಗಾರ ಬಂಗಾರ ತುಗೋಳ್ಳಾಕ್ ಭಾಳ್ ಶಾಣೇಕದಿ ಮೊದ್ಲ. ಆಹಾ, ಹಂಗೇನಿಲ್ಲಾ ನಿಮ್ಮ ಹುಬ್ಬಳ್ಳಿ ಮಂದಿಗೇನ್ ಎಲ್ಲಾ ಕಣ್ ಹಾಕಿದ್ರೆ ಸಾಕು ಸಿಕ್ಕೇ ಬಿಡುತ್ತೆ ಎಲ್ಲಾನುನೂ.

ನಾವ್, ನಮ್ಗೆ ಕಮ್ಮಿ. ಯಾಕಂದ್ರೆ ಹುಡ್ಕಿ ಮಾಡಿ, ಎಲ್ಲಾನೂ ವಿಚಾರ್ಸಿ ಮಾಡಬೇಕಲಾ ಎಂತವ್ರ ಕಡೆ ಕೊಡ್ಬೇಕು ಹೆಂಗ್ ಮಾಡ್ಬೇಕು ಎಲ್ಲಾ. Hallmark ಇರ್ಬೇಕು, ಎಲ್ಲಾದು ಪ~ purity ಇದ ಎಲ್ಲಾ ನೋಡ್ಬೇಕ. ಭಾಳ ವಿಚಾರ ಮಾಡ್ಬೇಕ ನಾವ್ ತಗೋಬೇಕಂದ್ರ.

City ನ್ಯಾರ್ಗೆ ಹಂಗ ಆಗಾಂಗಿಲ್ಲಾ. ಎಲ್ಲಾನುನೂ ಆಗಿಂದಾಗ್ಲೇ ಹೇಳ್ ಬಿಡ್ತಾರ, ಅಂಗಡಿ ಒಳಗ.

ಇದು ಛೆಲೋ ಐತಿಲ್ಲೋ, ಎಷ್ಟ mix ಆಗೈದ ಅದೆಲ್ಲಾ ಹೇಳ್ಬಿಡ್ತಾರ ಆಗಿಂದಾಗ್ಲೆ

ಅನುಕೂಲ ಭಾಳ್ ಐತಿ ಅಷ್ಟ. ಹ್ಮ್, ಅದ ಇಲ್ಲೇ ಹೇಳ್ತಾರ Hallmark ನ ಇರ್ತಾವ twenty four carat, twenty two carat, eighteen carat .

ಛೆಲೋ ನಿಮ್ಗೆ ಅನುಕೂಲ ಜಾಸ್ತಿ ಎಲ್ಲಾ ರೀತಿಯಿಂದನೂ.

ಹ್ಮ್ ಆದಷ್ಟು ಮಕ್ಕಳಿಗೆ ಮಾಡೋದಿದೆ ಅಲ್ಲಾ ಇದೇ ಒಂದ್ ಆಸ್ತಿ ಇದ್ದಂಗೀಗ.

ಶಾಲಿ ಕಲ್ಸಿ ಮಾಡೋದು ಅದು ಬೇರೆ. but ಮೊದ್ಲಿನವರ ಗತೆ ನಮಗೆ ಮನೆ ಕಟ್ಟಿ ಆಸ್ತಿ ಮಾಡೋಕಂತ್ರು ಆಗಲ್ಲಾ. at least ಬಂಗಾರಾನಾದರೂ ಕೂಡ್ಸಿ ಅದ್ನೇ ಒಂದ್ ಆಸ್ತಿ ಮಾಡಿ ಕೊಡೋದು ಮಕ್ಕಳಿಗೆ.

ಹೌದೌದ್, ಅದೇ ಬಂಗಾರಿದ್ರ ಅದ ದೊಡ್ಡ ಆಸ್ತಿನ ಅದ್, ಬಂಗಾರ ಅಂದ್ರನ ಆಸ್ತಿ . ಬಂಗಾರ್ಕ ಹೆಣಾನೂ ಬಾಯಿ ಬಿಡ್ತದ ಅಂತ, ಅದು ಯಾವತ್ತೂ ಸುಳ್ಳಾಗ್ಲಿಲ್ಲಾ ಆ ಮಾತ್.

ಅದ ಮತ್ ಹಿರ್ಯಾರ ಹಂಗಾ ಶಾಸ್ತ್ರಾ ಮಾಡಿಲ್ಲಾ ಅದ್ಕ ಅದ್ಕೆ, ಅದ್ಕೆ ನೋಡ್ರಿ, ವಿಚಾರ ಮಾಡ್ರಿ ನೀವೂ ಕೂಡ್ಸರಿ. ಬಂಗಾರ ತಗೊಳ್ಳರೀ.

ಬಂಗಾರ್ಕ ಯಾವತ್ತಿಗೂ ಅದೊಂದ ಮಹತ್ವವಾದದ್ದ ಐತಿ.

ಅದೊಂದು ಅದ, ಅದ್ರದ್ ಒಂದ್ ಇದ್ನೇ ಬೇರೆ.

ಹಾ ಮಮತಾ ನನಗ ಒಂದ್ urgent call ಬರಾತೇತಿ.

Hai ನೀನ್ ಹೇಗಿದ್ದೀಯ ಆರಾಮಿದ್ದೀಯಾ? ಹ್ಮ್ ಚನ್ನಾಗಿದ್ದೀನಪ್ಪಾ ಇವತ್ ನಾನ್ ಗದ್ದೆಗ್ ಹೋಗ್ ಬಂದೆ ನೋಡು. ಹೌದಾ ಬೆಳೆಯೆಲ್ಲ ಏನೇನ್ ಹಾಕಿದ್ದಿರಮ್ಮಾ ಹೆಂಗೆಂಗ್ ಬಂದಿದೆ?

ಭತ್ತನೇನ ಅಲ್ಲಾ ಮನೆಗೆ ಮನೆಗ್ ಬೇಕಾಗಿರೋ ಉಪಯುಕ್ತ ಆಗಿರುವ ಸಲ್ಪ ಅಲ್ಲಿ ಅಲ್ಪ ಸ್ವಲ್ಪ ಹಾಕಿರ್ತಿನಿ ಅಂದಲ್ಲ ಆವಾಗ? ಭತ್ತದ್ ಜೊತೆ ನಾವ್ ಶೇಂಗಾಕಾಳು ಅದು ಇದು ಮತ್ತಾ ಆಮೇಲೆ ಅವರಿಕಾಳು ಹೀರೆಕಾಯಿ, ಸೌತೆಕಾಯಿ ಎಲ್ಲಾನು side ಲ್ಲಿ ಹಾಕೀವಿ ಗೊತ್ತಾ ನಾವ್. ಅಲ್ಲಾ ನಾವುನು ಹಾಕಿದ್ವಿ ನಮ್ ಆ ನಮ್ ಪೈರುನು ಚೆನ್ನಾಗೆ ಬಂದಿದೇ.

ಮೆಣ್ಸಿನ್ಕಾಯಿ ಹಾಕಿದ್ವಿ ತುಂಬಾ rate ಇತ್ ಗೊತ್ತಾ ಈ ಸರಿ? ಹೌದೇ ಆ ಕೃಷಿ ಮು~ ಕೃಷಿ ಅಂದ್ರ್ ಹಂಗೆ ಅಲ್ಲಾ ಒಂದೊಂದ್ ಸರ್ತಿ rates ಸಿಗುತ್ತೆ ಒಂದೊಂದ್ ಸರ್ತಿ ಸಿಗಲ್ಲಾ ಆದ್ರೂ ನಮ್ ರೈತ್ರು ಎಷ್ಟು ಪುಣ್ಯ ನೋಡು ನಮ್ದು ನಾವ್ ಬೆಳ್ಗೆ ಎದ್ರೆ ತಿನ್ನಾಕ್ ನಮಿಗೆ rice ಬೇಕು ಆದ್ರೂ ಕೂಡ ಪಾಪ ಅವ್ರು ಬೆಲೆ ಇಲ್ರಿ ಬಿಡ್ಲಿ ನಾವ್ ಕೃಷಿ ಮಾಡೋವ್ರು ಎಲ್ಲಾ ಬೆಳೆದ್ದು ನಾವ್ ಮಾಡ್ತಿವಲ್ಲಾ? ಅದೇ ಮೊನ್ನೆ ಇದು ನಮ್ಮೂರಲ್ಲಿನೂ ಕೃಷಿ ಬೆಳ್ದೋವ್ರಿಗೆಲ್ಲ ಚೆನ್ನಾಗಿ ಯಾರಾರ್ಗ್ ಪೈರು ಬಂದ್ ಚೆನ್ನಾಗಿ ಯಾರ್ಯಾರ್ದ್ ಬೆಳೆ ಬಂದಿದೆ ಅವರಿಗೆಲ್ಲಾರಿಗೂ ಏನು hello . ಹೌದಾ ಏ ಏನೇ ಹೇಳಮ್ಮ ನಾವ್ ರೈತ್ರ ಮಕ್ಳಾಗಿದ್ದಕ್ಕೆ ಖುಷಿ ನೋಡ್ ನಂಗಂತೂ. ನಂಗೂನೂ ಅಷ್ಟೇ ನೋಡ್ ನಮ್ಮ್ ಪೈರುನು ಚೆನ್ನಾಗೇ ಬಂದಿದ್ರೆ ನಮ್ಗೂ ಸ್ವಲ್ಪ್ ಖುಷಿರುತ್ತ . ಪೇಟೆಗೆ ಹೋದ್ರೇನ್ ಬಿಟ್ರೇನೇ ನಾವು ನಾವ್ ಜನದ್ ಗೋಸ್ಕರ ಬೆಳಿತೀವಲ್ಲಾ ಎಲ್ಲಾರೊಟ್ಟೆಗೂ . ಹೌದು ನೋಡ್ ನಾವಂತೂ ಈ ಸರಿ ಭತ್ತ ಹಾಕೀವಿ ಶೇಂಗಾ ಮತ್ತೆ ರಾಗಿನೂ ಎಲ್ಲಾ ರಾಗಿ ಹಾಕಾರ.

ಮಾಡಕ್ಕೆ ಬೇಕಲ್ಲೇ ಭತ್ತ ಎಲ್ಲಾ?

ರೈತ್ರ್ ಇಲ್ಲಾಂದ್ರೆ ಹೆಂಗ್ ಸಾಧ್ಯ ಹೇಳು ನಾವ್ ಬದ್ಕೋದು? ಎಲ್ರು doctor, engineers ಎ ಆಗ್ಬಿಟ್ರೆ ರೈತ್ರ್ ಯಾರ್ ಆಗ್ಬೇಕ್? ಯಾರ್ ರೈತ್ರ್ ಆಗ್ತಾರೆ ಓದಿದ್ರು ಕೂಡ ವ್ಯವಸಾಯನೇ ಮಾಡ್ತಿದೀನ್ ನೋಡು. ಹೌದು ನೋಡ್ ಅದ್ರ~ ಅದ್ರಲ್ಲಿರುವಂಥ ಸುಖ ಇನ್ನೆದ್ರಲ್ಲಿ ಬರಲಲ್ಲ ಹಚ್ಚ ಹಸಿರ ನೀರು, ಗಾಳಿ. ಅದಕ್ಕೆ ನಾನ್ ವ್ಯವಸಾಯನೇ ಮಾಡ್ಬೇಕಂತ decide ಆಗಿನ್ ನೋಡ್ ಹ್ಮ್. ಶೇಂಗಾನ್ ಚೆನ್ನಾಗೆ ಬೆಳ್ದಿದ್ದೀರಂತೆ? ಹೂ ನೇ ಚೆನ್ನಾಗ್ಬಂದಿದೆ ಪೈರೆಲ್ಲಾ. ನಾನು ಮೊನ್ನೆ Rajasthan ಗೆ ಹೋಗಿದ್ದೆ.

ಆಕಡೆ side ಎಲ್ಲಾ ಕಬ್ಬು ಬೆಳೆದಿದ್ದೀರಾ ಕಬ್ಬು ಜೊತೆ ಮತ್ತೆ ಗೋಧಿ ಅವೆಲ್ಲಾ ಬೆಳೆದ್ರ್ ಚಪಾತಿ ಎಲ್ಲಾ ಚನ್ನಾಗಾಗ್ತವಾ. ಎಲ್ಲಾ ಚೆನ್ನಾಗಾಗ್ತವ್ ಗೊತ್ತಾ, ನಮ್ ತೋಟದಲ್ಲಿ ಬೆಳ್ದಿರೋ ಶೇಂಗಾ ಅಂತೂ ಎಷ್ಟು ಚೆನ್ನಾಗಿದೇ ಗೊತ್ತಾ ನಾವ್ ಅದನ್ನೇ ತಿಂತಿದೀವಿ ನೋಡ್ ಇವಾಗಂತೂ. ಏ ನಾವುನು ಅದನ್ನೇ, ಅದ್ರಲ್ಲಿರೋ ಅಂತ taste ಈಗ ದೊ~ ದೊಡ್ಡ ಕಾಳಲ್ ಬರಲ್ಲ ನೋಡು. ಬರಲ್ಲೇ ಏನ್ ಗೊತ್ತ ನಾವ್ ರೈತ್ರ್ ಮಕ್ಳಾಗಿದ್ದಕ್ಕೆ ಖುಷಿ ಪಡ್ಬೇಕು ನಾಳೆ doctor, engineer ಆದ್ರೂ ಕೂಡ ಅವ್ರು ತಿನ್ನೋದ್ ಕೂಡ ನಾವ್ ಬೆಳ್ದೀರೋದ್ ತಾನೇ? ಹೌದು ಏ ರೈತ್ರ್ ನಾಡಿನ ಬೆನ್ನೆಲುಬಂತೆ ಹೇಳಿಲ್ಲ ಮತ್ತೆ. ಹ್ಮ್ ಹ ಹೌದು ವ್ಯವಸಾಯನೇ ಮಾಡೋಣ ಆಯ್ತಾ? ಹೌದು ಸರಿ ಅದನ್ನೇ ಮಾಡಾಣ.

ಮತ್ತೆ ಏನಿಲ್ಲ ನೋಡ್ ನಮ್ಮೂರಲ್ಲಿ ಇದು corn ಇದು ಜೋಳ್~ ಜೋಳ. ಗೊತ್ತಾ ಅವ್ರಿವ್ರಿಗೆ ಕೇಳೋದ್ಯಾಕೆ ನಾನು ನೀನು ಸೇರಿನೇ ಒಂದ್ ವ್ಯವಸಾಯ ಮಾಡೋಣ್ವಾ? ಕೃಷಿನಾ? ಹ್ಮ್ ಮಾಡೋಣ ನಮ್ಮೂರಲ್ಲಿ ಇದ್ ಹಾಕ್ಯಾರ ಏನ್ ಜೋಳ ಹಕಾರ. ಹೌದಾ ಅದೆಲ್ಲಾ ಬೇಡ ತಗೋ ನಾನು ನೀನು ಬೀಜ ತಗೋಂಡ್ಬಂದು ಒಂದ್ ಗದ್ದೆ ಕುಂಟೆಯಲ್ಲ ಹೊಡಿಸಿ ನಾವೇ ವ್ಯವಸಾಯ start ಮಾಡಾಣ.

ಆ ಊಟ ಕೊಡುವಂತ ಅನ್ನದಾತ್ರಾಗೋಣ ನಾವು. ಹಾ ಸರಿ ಈಗ್ ಬಾ ನಾನ್ ಕಾಯಿತಿರ್ತೇನಿ ನಿನಗೋಸ್ಕರ.

ನಾನ್ ಇವತ್ತು ಗ್ರಂಥಾಲಯದ್ ಬಗ್ಗೆ ಮಾತಾಡ್ತಿದಿನಿ. ಗ್ರಂಥಾಲಯ ಅಂತಂದ್ರೆ ಪುಸ್ತಕದ ರಾಶಿ ಅಂತಾನೆ ಹೇಳ್ಬಹುದು ಅದನ್ನ ಗ್ರಂಥಾಲಯ್ದಲ್ಲಿ ಸಂಗ್ರಹಿಸ್ತಾರೆ ಅಂದ್ರೆ ಪುಸ್ತಕಗಳನ್ನು ಸಂಗ್ರಹಿಸುವ ಸ್ಥಳವೇ ಗ್ರಂಥಾಲಯವಾಗಿದೆ. ಅದ್ರಲ್ಲಿ ನಾವು ಸಾಹಿತ್ಯ, ಕಲೆ, ಜ್ಞಾನ, ವಿಜ್ಞಾನ, ಕಾದಂಬರಿ, ಕವನ, ಕಥೆ, ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕ ಮೊದಲಾದ ಪ್ರಕಾರದ books ಗಳನ್ನ ನಾವು ಅಲ್ಲಿ ನೋಡ್ತಾ ಹೋಗ್ತಿವಿ. ಮತ್ತೆ ಯಾವ್ಯಾವ್ ಭಾಷೆಯಲ್ಲಿರುತ್ತೆ ಅಂತಂದ್ರೆ ಕನ್ನಡ English ಹಿಂದಿ, ಉರ್ದು ಮುಂತಾದ ಭಾಷೆಗಳಲ್ಲಿ ನಾವು ಗ್ರಂಥಾಲಯದಲ್ಲಿ ಕಾಣಬಹುದಾಗುತ್ತೆ ಮತ್ತೆ. ಮಾನವನ ಜೀವನದಲ್ಲಿ ಪುಸ್ತಕಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂದ್ರೆ ಮನುಷ್ಯನ ಜ್ಞಾನಾಭಿವೃದ್ಧಿಗೆ ಮತ್ತು ಅಮೂಲ್ಯವಾದ ಸಮಯವನ್ನು ಸದುಪಯೋಗಕ್ಕೆ ಗ್ರಂಥಾಲಯಗಳು ಬಹಳ ಮುಖ್ಯವಾಗಿರುತ್ತೆ.

ಹೌದು ಗ್ರಂಥಾಲಯವು ಪೀಳಿಗೆಯಿಂದ ಪೀಳಿಗೆಗೆ ಜ್ಞಾನವನ್ನು ಹಂಚುವ ಒಂದು ಉನ್ನತ್ತ ಕಾರ್ಯವನ್ನು ಮಾಡ್ಕೊಡುತ್ತೆ ಅಲ್ವ ಪುಸ್ತಕ ಮನುಷ್ಯನ ಮಿತ್ರ ಮತ್ತೆ ಜ್ಞಾನವನ್ನು ನೀಡುವ ಕಾಮಧೇನುಯಾಗಿರುತ್ತೆ ಗ್ರಂಥಾಲಯದಲ್ಲಿ ನಾವು ಪುಸ್ತಕವನ್ನ. ಗಂಭೀರವಾಗಿ ನಿಶಬ್ದವಾಗಿ ಹೋದ್ಬೇಕು ಅಲ್ವ ಬೇರೆಯವರಿಗೆ ಯಾವ್ದೆ ರೀತಿ ತೊಂದ್ರೆಯಾಗದಂತ್ತೆ ನಾವು ಓದ್ಬೇಕಾಗಿರುತ್ತೆ ಮತ್ತೆ ಹಾ ಆ ಗ್ರಂಥಾಲಯ್ದಲ್ಲಿ, ಕೆಲ್~ ಕೆಲವ್ರು ಇಷ್ಟ ಪಡುವವರೂ ಓದ್ದಕ್ಕೆ ಜ್ಞಾನ ಹೊಸ ಹೊಳಪನ್ನು ನೀಡುವ ಅಕ್ಷರ ಭಂಡಾರವಾಗಿರುತ್ತೆ ಗ್ರಂಥಾಲಯ, ಪುಸ್ತಕಗಳು ಹೊಳ್ಳೆಯ ಗೆಳೆಯರಿದ್ದಂತೆ ಅಲ್ವ ಹಾಗು ಗುರು ಇದ್ದಂತೆ. ಮಾನವನ ಮನಸ್ಸಿನ ವಿಕಾಸಕ್ಕೆ ಪುಸ್ತಕಗಳು ಅವಶ್ಯಕೆತೆಯಿರುತ್ತೆ. ಮತ್ತೆ ಪ್ರತಿಯೊಂದು ವಿಷ್ಯಗಳಿಗೆ ಸಂಬಂಧ ಪಟ್ಟಂತ ಪುಸ್ತಕಗಳು ಗ್ರಂಥಾಲಯದಲ್ಲಿ ಇರುತ್ತೆ ಮಾಸಪತ್ರಿಕೆಗಳು. ವಾರಪತ್ರಿಕೆಗಳು, ದಿನಪತ್ರಿಕೆಗಳು ಅಲ್ಲಿ ಸಿಗುತ್ತಾ ಹೋಗ್ತವೆ ಮತ್ತೆ ಗ್ರಂಥಾಲಯದಲ್ಲಿ ಬೇರೆ ಬೇರೆ ಭಾಷೆಯ ಪುಸ್ತಕಗಳು ದೊರೆಯುತ್ತೆ ಯಾವ್ದ್ ಯಾವ್ದು ಅಂತಂದ್ರೆ ಯಾರ್ಯಾರಿಗೆ ಸಿಗುತ್ತೆ? ಸಂಶೋಧಕರಿಗೆ, ಲೇಖಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಹೀಗೆ ಎಲ್ಲ ವರ್ಗದ ಜನ್ರಗೂ ಸಹ ಗ್ರಂಥಾಲಯವು ಸಿಗುತ್ತೆ. ಗ್ರಂಥಾಲಯದಲ್ಲಿ ಬಡವ ಶ್ರೀಮಂತ ಚಿಕ್ಕವ ದೊಡ್ಡವ ಎಂಬ, ಭೇದ ಭಾವನೇ ಇಲ್ಲ ಓದು ನಮ್ಮ ವಕ್ತಿತ್ವ ವಿಕಾಸಕ್ಕೆ ಸಹಕಾರಿ ಆಗಿರುತ್ತೆ ಎಲ್ಲ ಪುಸ್ತಕವನ್ನು ಹಣ ಕೊಟ್ಟು ತಗೋಳಕ ಸಾಧ್ಯವಿಲ್ಲಾ. ಆದ್ರೆ ಗ್ರಂಥಾಲಯ ಈ ಕೊರತೆಯನ್ನು ನಿಗ್ಸಿರುತ್ತೆ.

ಮತ್ತೆ ಗ್ರಂಥಾಲಯ ಪುಸ್ತಕಗಳನ್ನು ಓದುವಾಗ ಹಾಳ್ ಮಾಡ್ಬಾರ್ದು ಗ್ರಂಥಾಲಯದಲ್ಲಿ ಮತ್ತೆ ಕೊಳಕು ಮಾಡ್ಬಾರ್ದು ಹರ್ದಾಕ್ಬಾರ್ದು ಕೆಲುವ್ರ್ಯಾಂತ್ತು ಮನೆಗೆ ತಕೊಂಡ್ ಹೊರಟೋಗ್ತಾರೆ ಇದ್ರಿಂದ ಬೇರವರ್ಗೆ ಯಾವದೆ ರೀತಿಯ. ಪುಸ್ತಕಗಳು ದೊರೆಯೊದಿಲ್ಲ, ಅವ್ರ್ಗೆ ಯಾವದೆ ರೀತಿಯ ಪುಸ್ತಕಗಳು ದೊರೆಯೊದಿಲ್ಲ ಅವ್ರು ಅನ್ಕೊಂಡಂತಹ ಪುಸ್ತಕಗಳು ಇರೋದಿಲ್ಲ ಇದ್ರಿಂದ ಬೇರೆಯವ್ರ್ಗೆ ಅಗತ್ಯವಾದ ಮಾಹಿತಿ ದೊರಕೊದಿಲ್ಲ.

ಈ ಗ್ರಂಥಾಲಯ ಯಾವರೀತಿ ನಮ್ಗೆ ಸಹಾಯ ಮಾಡುತ್ತೆ ಅಂದ್ರೆ ಉಚಿತವಾಗಿ ಜನರಿಗೆ ಓದಲು ಅವಕಾಶಮಾಡ್ಕೊಡುತ್ತೆ ಇವ್ಗಳು ಶಾಲಾ college ಗಳ್ಳನ್ನು ಹೊರತು ಪಡಿಸಿ public ಅಲ್ಲಿ ನಮ್ಗೆ ದೊರೆಯುತ್ತೆ.

ಮತ್ತೆ ಇವ್ಗಳು ಸಮರ್ಪಕವಾಗಿ ಬಳಸ್ಕೊಳ್ಳುವುದರಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತಾ ಹೋಗುತ್ತೆ. ಓದುವ ಹವ್ಯಾಸ ಉಳ್ಳವರು ಗ್ರಂಥಾಲಯವನ್ನು ದೇವಾಲಯದಂತ್ತೆ ಕಾಣ್ತಾ ಹೋಗ್ತಾರೆ ಅಲ್ವಾ ಅಂದ್ರೆ ಓದವ್ರ್. ಮಾತ್ರ ಇಷ್ಟ ಪಡ್ತಾರೆ ಮತ್ತೆ ಇಂದಿನ ಕಾಲದಲ್ಲಿ internet ಮೂಲಕ ಜ್ಞಾನವನ್ನು ಗಳಿಸ್ಕೊಳ್ತಿದ್ರು ಅಂದ್ರೆ ಈಗ ಈಗ ಯಾವ್ ರೀತಿ. ಮನಷ್ಯನಿಗೆ ಅನ್ನ ನೀರು ಗಾಳಿ, ಯಾವ ರೀತಿ ಮುಖ್ಯ ಅದೇ ರೀತಿ ಮಾನವನ ವಿಕಾಸಕ್ಕೆ ಅಂದ್ರೆ ಅವನ ಬೆಳೆವಣಿಗೆಗೆ ಅವನ ಜ್ಞಾನ ಬೆಳ್ವಣಿಗೆಗೆ ಪುಸ್ತಕಗಳು ಅಷ್ಟೇ ಮುಖ್ಯವಾಗಿರತ್ತೆ.

ಪುಸ್ತಕಗಳು ಸದಾ ಒಳ್ಳೆಯ ಆಲೋಚನೆಯನ್ನೇ ದಾರಿಮಾಡ್ಕೊಡುತ್ತೆ ಅಲ್ವಾ ಅಂದ್ರೆ ಈ ಮೂಲಕ ನಾನ್ ಏನ್ ತಿಳಿಸ್ಕೊಡ್ತಿದೀನಿ ಅಂದ್ರೆ ಪುಸ್ತಕದ ಮೂಲ್ಯ ಮತ್ತು ಸಾರ್ಥಕತೆ.

ಹಾಗೆ ಜೀವನದ ಬಗ್ಗೆ ಭರವಸೆ ಮೂಡಿಸುವುವು ಪುಸ್ತಕದ ಪಾತ್ರ ದೊಡ್ಡದಾಗಿರುತ್ತೆ. ಒಟ್ಟಾರೆ ಆಗಿ ಗ್ರಂಥ್ ಗ್ರಂಥಾಲಯದ್ ಬಗ್ಗೆ ನಮ್ಮ ಜ್ಞಾನ ವಿಕಾಸಕ್ಕೆ ದಾರಿದೀಪವಾಗಿದೇ ಆದಷ್ಟು ನೀವುಗಳು ಅಂದ್ರೆ ಜನ್ಗಳು. ಏನ್ ಮಾಡ್ಬೇಕು ಅಂದ್ರೆ ವಿಷ್ಯಗಳನ್ನು mobile ನಲ್ಲಿ ಹೊಡ್ಕೋಕಿಂತ ಕಡ್ಮಿ ಮಾಡಿ ಗ್ರಂಥಾಲಯಕ್ಕೆ ಬಂದ್ ಗ್ರಂಥಾಲಯದ್ ಬಗ್ಗೆ ಇನ್ನು ಹೆಚ್ಚಾಗ್ ಜ್ಞಾನನ ತಿಳ್ಕೊಳ್ಳಿ ಅಂದ್ರೆ ಗ್ರಂಥಾಲಯ್ದಲ್ಲೇ ಬಂದು. Books ನ ಹುಡ್ಕಿ ಅದ್ರ್ ಬಗ್ಗೆ ವಿಷ್ಯಾನ ತಿಳ್ಕೊಳ್ಳಿ. Thank you.

Hai ಮಲ್ಲಿಕಾ, ಹೇಗಿದ್ದೀರಿ? ಹಾ ನಾನ್ ಹುಷಾರ್ ಇದ್ದೇನೆ. ನೀವ್ ಹೇಗಿದ್ದೀರಿ?

ಆಹ್ ಈಗ ಕಡಿಮೆ ಇದೆ. ಮತ್ತೆ ನೀವ್ ಹೇಗಿದ್ದೀರಿ?

ಆಹ್ teaching ಗೆ ಹೋಗ್ತಿದ್ದೀರಾ ಈಗ, ನೀವು?

ನಾನು ಆಹ್ ಬ್ರಹ್ಮಾವರಕ್ಕೆ ಹೋಗ್ತಾ ಇದ್ದೇನೆ.

ನಾನೂ ಆಹ್ ಬ್ರಹ್ಮಾವರ private school ಅಲ್ಲಿ.

National High School ಅಂತ.

caugh Government apply ಮಾಡ್ಲಿಲ್ವಾ? ಇಲ್ಲಾ, government apply ಮಾಡಿಲ್ಲ ನಾನು. ಹಾ ಹಾ. private . ಅಲ್ಲೇ ಆಹ್ appointment ಸಿಕ್ಕಿತಲ್ಲ. ಹಾಗೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೆನೆೇ. ಹೌದಾ? ಯಾವ subject ಮಾಡ್ತಾ ಇದ್ದೀರಿ?